ಇನ್ನು ರಿಪೇರಿ ಮಾಡಿ ಕೊಡ್ತಾ ಇದ್ದಾರೆ ಇಲ್ಲಿ ಪಾಕದಲ್ಲಿ ಒಂದು ಆಟೋ ನಿಂತಿದೆ ಇಲ್ಲಿ ಪಕ್ಕದಲ್ಲಿ ಗಿಡಗಳು ಎಲ್ಲ ಇದೆ.

ಒಂದು ಸನ್ನದೆಲ್ಲ ಟಾಪ್ಗಳು ಎಲ್ಲ ಇದೆ ಇಲ್ಲಿ ಮೇಲೆ ಎ.ಸಿ ಇದೆ ಇಲ್ಲೆಲ್ಲಾ ವಿದ್ಯುತ್ ಬಲ್ಪ್ ಗಳು ಇದೆ.

ಇಲ್ಲಿ ಒಂದು ಚರ್ಚ್ ಇದೆಚರ್ಚ್ ಅಲ್ಲಿ ಇಲ್ಲಿ ಒಬ್ರು --

ನಿಂತ್ಕೊಂಡು ಟೇಬಲ್ ಹತ್ರ ಇದ್ದಾರೆ ಈಗೆಲ್ಲ ಕೂತಿದ್ದಾರೆ.

ಇಲ್ಲಿ ಒಂದು ಜಗದಲ್ಲಿ ಇಲ್ಲಿ ಎಷ್ಟೋ ಜನ ಇದ್ದಾರೆ. ಇಲ್ಲಿ ಎಲ್ಲ ಯಾವ ಯಾವುದೊ ಮೀನುಗಳು ಇದೆ ಇಲ್ಲಿ ಒಂದು --

ಇಲ್ಲಿ ಒಂದು ಎ.ಟಿ.ಎಂ ಇದೆ ಇಲ್ಲಿ ಒಬ ಹುಡುಗ ನಿಂತಿದ್ದಾನೆ ಇಲ್ಲಿ ಒಬ್ಬರು ಬರ್ತಾ ಇದ್ದಾರೆ ಅಕ್ಕ ಪಕ್ಕ ದಲ್ಲಿ ಮನೆ ಕಾಣಿಸ್ತಿದೆ ಮೇಲೆ ಒಂದು --

ಜಾಸ್ತಿ ಪುಸ್ತಕಗಳು ಇದೆ ಇಲ್ಲಿ ಪಕ್ಕದಲ್ಲಿ ಒಬ್ಬರು ಇಟ್ಕೊಂಡು ಕೂತಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಎಲ್ಲ ಅಂಗಡಿ ಓಪನ್ ಇದೆ.

ಇಲ್ಲಿ ಎಲ್ಲ ವಿದ್ಯುತ್ ಬಲ್ಪ್ ಗಳು ಇದೆ ಅಲ್ಲಿ ಎರಡ್ ಜನ ನಿಂತಿದ್ದಾರೆ.

ಇಲ್ಲಿ ಒಂದು ಬೈಕ್ ನಿಂತಿದೆ. ಮದ್ಯದಲ್ಲಿ ವಿದ್ಯುತ್ ಬಲ್ಪ್ ಹೊಳಿತಾ ಇದೆ. ಇಲ್ಲಿ ಪಕ್ಕದಲ್ಲಿ ವಿದ್ಯುತ್ ಬಲ್ಪ್ ನ ಕಂಬ ಇದೆ.

ಮೇಲೆ ಎಲ್ಲ ವಿದ್ಯುತ್ ಬಲ್ಪ್ ನ ಒಬ್ಬ ಇದ್ರಲ್ಲೂ ಕಾಣಿಸ್ತಾ ಇದೆ --

ಸಾಮಾನು ಇದೆ ಇಲ್ಲಿ ಅಕ್ಕ ಪಕ್ಕದಲ್ಲಿ ಎಲ್ಲ ಮರಗಳು ದೊಡ್ಡ ದೊಡ್ಡದು ಕಾಣಿಸ್ತಾ ಇದೆ.

ಇಲ್ಲಿ ಅಕ್ಕ ಪಕ್ಕದಲ್ಲಿ ಎಲ್ಲ ಗಿರ್ ಮರಗಳು ಕಾಣಿಸ್ತಾ ಇದೆ. ಇಲ್ಲಿ ಎರಡು ಬೈಕ್ ನಿಂತಿದೆ.

ಇಲ್ಲಿ ಒಂದು ಬಸ್ ಸ್ಟಾಪ್ ತರ ಇಲ್ಲಿ ಇದೆ --

ಇಲ್ಲಿ ಒಂದು ದೊಡ್ಡದು ನದಿ ಇದೆ ನದಿಯಲ್ಲಿ ಒಂದು --

ಇಲ್ಲಿ ಇನ್ನೊಬ್ರು ಕೂತಿದ್ದಾರೆ ಬೈಕ್ ಹತ್ರ ಇಲ್ಲೆಲ್ಲಾ ಚೇರ್ ಗಳು ಎಲ್ಲ ಇಟ್ಟಿದ್ದಾರೆ ಸೈಡ್ ಅಲ್ಲಿ ನೂ --

ಇಲ್ಲಿ ಒಂದು ಜಾಗ ಇದೆ ಇಲ್ಲಿ ರಸ್ತೆ ಇದೆ ಇಲ್ಲಿ ಜನರು ಇದ್ದಾರೆ. ದೂರದಲ್ಲೆಲ್ಲ ಮರಗಳು ಎಲ್ಲ ಇವೆ. ಇಲ್ಲಿ ಎಲ್ಲ --

ಮಣ್ಣು ಎಲ್ಲ ಹಾಕಿದ್ದಾರೆ ದೂರದಲ್ಲಿ ಎಲ್ಲ ಮಣ್ಣು ದೂರ ದೂರದ್ಲಲಿ ಕಾಣಿಸ್ತಾ ಇದೆ --

ಇಲ್ಲಿ ನೆಸ್ಸಿ ಕಾಣಿಸ್ತಾ ಇದೆ ಇಲ್ಲಿ ಕಿಟಕಿಗೆ ಕದ ಎಲ್ಲ ಹಾಕಿದ್ದಾರೆ.

ಇಲ್ಲಿ ಮೇಲ್ಗಡೆ ಎಲ್ಲ ಹೋಗೋಕೆ ಮೆಟ್ಟಿಲುಗಳು ಎಲ್ಲ ಇದೆ. ಈ ಅಂಗಡಿಯಲ್ಲಿ ಸಾಮಾನು ಎಲ್ಲ ಇದೆ.

ಒಲ್ಗಡೆ ಹೋಗ್ತಾ ಇದ್ದಾರೆ ಇಲ್ಲಿ ಅಕ್ಕ ಪಕ್ಕದಲ್ಲಿ ಎಲ್ಲ ಮನೆಗಳು ಎಲ್ಲ ಕಾಣಿಸ್ತಾ ಇದೆ --

ಇಲ್ಲಿ ಜನರು ಕೂತಿದ್ದಾರೆ. ಇಲ್ಲಿ ಔಷಧಿಗಳು ಎಲ್ಲ ಇದೆ. ಇಲ್ಲಿ ಟೇಬಲ್ ಮೇಲೆ ಔಷಧಿಗಳು ಎಲ್ಲ ಇಟ್ಟಿದ್ದಾರೆ. ಚೈರ್ ಗಳು ಇದೆ.

ಡ್ರಮ್ ಇದೆ ಇಲ್ಲಿ ಮುಂದ್ಗಡೆ ಎಲ್ಲ ಮನೆಗಳು ಎಲ್ಲ ಕಾಣಿಸ್ತಿದೆ.

ಇಲ್ಲಿ ಒಂದು ದೊಡ್ಡ ಮೈದಾನ ಇದೆ ಮೈದಾನದಲ್ಲಿ ತುಂಬಾ ಕಾರ್ಗ ಳು ಎಲ್ಲ ನಿಂತಿದೆ ಇಲ್ಲಿ ಅಕ್ಕ ಪಕ್ಕದಲ್ಲಿ ತುಂಬಾ ಮರಗಳು ಕಾಣಿಸದೆ ಇಲ್ಲಿ ದೂರದಲ್ಲಿ ಎಲ್ಲ --

ಇಲ್ಲಿ ಒಂದು ದೊಡ್ಡದು ಮೂರ್ತಿ ಇದೆ ಮೂರ್ತಿಯಲ್ಲಿ ಒಂದು ಚಿಕ್ಕದು ಮೂರ್ತಿ ಇದೆ ಒಬ್ಬ ಪೂಜಾರಿ --

ಇಲ್ಲಿ ಒಂದು ಬಟ್ಟೆ ಅಂಗಡಿ ಇದೆ ಎಲ್ಲ ತರದು ಬಟ್ಟೆಗಳು --

ಮನೇದು ಎಲ್ಲ ಸಾಮಾನುಗಳು ಸಾಬೂನ್ ಚೊಕ್ಲೆಟ್ಸ್ ಎಲ್ಲ ಸಾಮಾನುಗಳು ಇಟ್ಟಿದ್ದಾರೆ ಇಲ್ಲಿ --

ಇಲ್ಲಿ ಒಂದು ಟೈಲರ್ ನ ಅಂಗಡಿ ಇದೆ ಇಲ್ಲಿ ಅಂಗಡಿಯಲ್ಲಿ --

ಇಲ್ಲಿ ಒಂದು ರಸ್ತೆ ಇದೆ ಇಲ್ಲಿ ಅಕ್ಕ ಪಕ್ಕದಲ್ಲಿ ಎಲ್ಲ ಸಣ್ಣ ದೊಡ್ಡದೆಲ್ಲ ಮರಗಾಡೋ ಇದೆ.

ಪುಸ್ತಕಗಳು ಎಲ್ಲ ಇಟ್ಟಿದೆ ಇಲ್ಲಿ ಎಲ್ಲ ಕಲರ್ ಕಲರ್ ಚೇರ್ ಗಳು ಎಲ್ಲ ಇವೆ ಟೇಬಲ್ ಮೇಲೆ ಏನೋ ಪೇಪರ್ ಗಳು ಇಟ್ಟಿದ್ದಾರೆ- --